ಉಹ್ ಗಂಡ ಹೆಂಡತಿ ಇದ್ದಾರೆ ಈ ಗಂಡ ಹೆಂಡತಿ--

ಇದು ಈ ಚಿತ್ರವನ್ನ ನೋಡದಾಗ ಇದು ಕೈಗಾರಿಕ ತರಬೇತಿ ಸಂಸ್ಥೆಯೇ ಕೈಗಾರಿಕ ತರಬೇತಿ ಸಂಸ್ಥೆ ಅಂದ್ರೆ ಇದು ಐಟೇ ಅಂತ ಹೇಳಬಹುದು. ಇಲ್ಲಿ ಹಲವಾರು ರೀತಿಯ--